ಜಾವಾದಲ್ಲಿ ಅರೇ ಓಪರೇಷನ್ ಸ್ಪೋಕನ್ ಟ್ಯುಟೋರಿಯಲ್ ಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಅರೇ ಯ ಕ್ಲಾಸ್ ಅನ್ನು ಹೇಗೆ ಇಂಪೋರ್ಟ್ ಮಾಡುವುದು ಮತ್ತು ಅರೇಯ ಕ್ರಿಯೆಗಳ ಕುರಿತು ಕಲಿಯುತ್ತೇವೆ
ಇಲ್ಲಿ ನಾವು ಉಬುಂಟು ವರ್ಷನ್ 1110 ಒಎಸ್ ಉಬಂಟು ಓಪರೇಟಿಂಗ್ ಸಿಸ್ಟಮ್ ನ ಆವೃತ್ತಿ ೧೧೧೦ ಜಾವಾ ಡೆವಲಪ್ಮೆಂಟ್ ಕಿಟ್ 16 ಜಾವಾ ಡೆವೆಲೊಪ್ಮೆಂಟ್ ಕಿಟ್ ೧೬ ಹಾಗೂ ಎಕ್ಲಿಪ್ಸ್ 370 ಮತ್ತು ಎಕ್ಲಿಪ್ಸ್ ೩೭೦ ಯನ್ನು ಉಪಯೋಗಿಸುತ್ತೇವೆ
ಈ ಟ್ಯುಟೋರಿಯಲ್ ಅನ್ನು ಕಲಿಯಲು ಅರೇಯ ಬಗ್ಗೆ ತಿಳಿದಿರಬೇಕು
ತಿಳಿದಿರದಿದ್ದಲ್ಲಿ ಸಂಬಂಧಿತ ಟ್ಯುಟೋರಿಯಲ್ ಗಾಗಿ ಕೆಳಕಂಡ ಅಂತರ್ಜಾಲ ತಾಣವನ್ನು ಭೇಟಿಕೊಡಿ
httpwwwspoken tutorialಒರ್ಗ್ ಅರೇಯ ಕ್ರಿಯೆಗಳ ಮೆಥಡ್ ಗಳು ಅರೇಸ್ ಎಂಬ ಕ್ಲಾಸ್ ನಲ್ಲಿ ದೊರೆಯುತ್ತವೆ
ಅವುಗಳನ್ನು ಬಳಸಲು ಆ ಕ್ಲಾಸ್ ಅನ್ನು ಇಂಪೋರ್ಟ್ ಮಾಡಿಕೊಳ್ಳಬೇಕು
ಅದಕ್ಕಾಗಿ ಇಂಪೋರ್ಟ್ javautilಅರೇಸ್ ಸೆಮಿಕೋಲನ್ ಎಂಬ ಹೇಳಿಕೆಯನ್ನು ಉಪಯೋಗಿಸಬೇಕು
ಒಂದು ಮೆಥಡ್ ಅನ್ನುಅದರ ಕ್ಲಾಸ್ ನಿಂದ ಆಕ್ಸೆಸ್ ಮಾಡಬಹುದು
ಡಾಟ್ ಮತ್ತು ಮೆಥಡ್ ನ ಹೆಸರನ್ನು ಸೇರಿಸಿದರೆ ಮೆಥಡ್ ಅನ್ನು ಆಕ್ಸೆಸ್ ಮಾಡಬಹುದು
ಅರೇಸ್ ಡಾಟ್ ಟೋಸ್ಟ್ರಿಂಗ್ ಅಂದರೆ ಅರೇಸ್ ಕ್ಲಾಸ್ ನ ಟೋಸ್ಟ್ರಿಂಗ್ ಮೆಥಡ್ ಎಂದರ್ಥ ಈಗ ಎಕ್ಲಿಪ್ಸ್ ಗೆ ಹೋಗೋಣ
ನಾವು ಆಗಲೇ ಅರೇಸ್ಡೆಮೊ ಎಂಬ ಕ್ಲಾಸ್ ಅನ್ನು ರಚಿಸಿದ್ದೇವೆ
ಈಗ ಅರೇಸ್ ಎಂಬ ಕ್ಲಾಸ್ ಅನ್ನು ಇಂಪೋರ್ಟ್ ಮಾಡೋಣ
ಇಂಪೋರ್ಟ್ ಸ್ಟೇಟ್ಮೆಂಟ್ ಅನ್ನು ಕ್ಲಾಸ್ ನ ಡೆಫಿನೇಷನ್ ಗೂ ಮೊದಲು ಬರೆಯಬೇಕು
ಹಾಗಾಗಿ ಪಬ್ಲಿಕ್ ಕ್ಲಾಸ್ ಗೂ ಮೊದಲು ಇಂಪೋರ್ಟ್ javautilಅರೇಸ್ ಎಂದು ಟೈಪ್ ಮಾಡಿ ಸೆಮಿಕೋಲನ್ ಹಾಕಿ

ಈ ಹೇಳಿಕೆಯು ಜಾವಾ ವು ಯುಟಿಲ್ ಎಂಬ ಪ್ಯಾಕೇಜ್ ಅನ್ನು ಹೊಂದಿದ್ದು ಅದು ಅರೇಸ್ ಎಂಬ ಕ್ಲಾಸ್ ಅನ್ನು ಹೊಂದಿದೆ
ನಾವು ಈಗ ಅದನ್ನು ಇಂಪೋರ್ಟ್ ಮಾಡಬೇಕು ಎಂದು ತಿಳಿಸುತ್ತದೆ
ಈಗ ಒಂದು ಅರೇ ಯನ್ನು ಸೇರಿಸೋಣ
ಮೇಯ್ನ್ ಮೆಥಡ್ ನಲ್ಲಿ ಇಂಟ್ ಮಾರ್ಕ್ಸ್ ಸ್ಕ್ವೇರ್ ಬ್ರ್ಯಾಕೆಟ್ ತೆರೆದು ಮುಚ್ಚಿ ಸಮ ಬ್ರ್ಯಾಕೆಟ್ ನಲ್ಲಿ 2 7 5 4 8 ಎಂದು ಟೈಪ್ ಮಾಡಿ
ಈಗ ನಾವು ಅರೇಸ್ ಕ್ಲಾಸ್ ನಲ್ಲಿರುವ ಮೆಥಡ್ ಅನ್ನು ಉಪಯೋಗಿಸಿ ಅರೇಯನ್ನು ಸ್ಟ್ರಿಂಗ್ ನ ರೂಪದಲ್ಲಿ ನಿರೂಪಿಸೋಣ ಮತ್ತು ಪ್ರಿಂಟ್ ಮಾಡೋಣ
ಹಾಗಾಗಿ ಸ್ಟ್ರಿಂಗ್ ಎಂಎಸ್ಟಿಆರ್ ಸಮ ಅರೇಸ್ ಡಾಟ್ ಟೋಸ್ಟ್ರಿಂಗ್ ಎಂದು ಟೈಪ್ ಮಾಡಿ ಬ್ರ್ಯಾಕೆಟ್ ನಲ್ಲಿ ನಾವು ಅರೇಯ ಹೆಸರು ಅಂದರೆ ಮಾರ್ಕ್ಸ್ ಎಂದು ಟೈಪ್ ಮಾಡೋಣ
ಟೋಸ್ಟ್ರಿಂಗ್ ಎಂಬ ಮೆಥಡ್ ಅರೇಯನ್ನು ಸ್ಟ್ರಿಂಗ್ ರೂಪದಲ್ಲಿ ನಿರೂಪಿಸುತ್ತದೆ
ಮಾರ್ಕ್ಸ್ ಅನ್ನು ಪ್ರಿಂಟ್ ಮಾಡೋಣ
ಅದಕ್ಕಾಗಿ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ಲ್ನ ಬ್ರ್ಯಾಕೆಟ್ ನಲ್ಲಿ ಎಂಎಸ್ಟಿಆರ್ ಎಂದು ಟೈಪ್ ಮಾಡಿ
ಫಲಿತವನ್ನು ನೋಡಲು ಪ್ರೋಗ್ರಾಮ್ ಅನ್ನು ಸೇವ್ ಮಾಡಿ ರನ್ ಮಾಡೋಣ
ನಾವು ಫಲಿತದಲ್ಲಿ ನೋಡುವಂತೆ ಟೋಸ್ಟ್ರಿಂಗ್ ಮೆಥಡ್ ಅರೇಯನ್ನು ಸ್ಟ್ರಿಂಗ್ ರೂಪದಲ್ಲಿ ನಿರೂಪಿಸಿದೆ
ಈಗ ಅರೇ ಎಲಿಮೆಂಟ್ ಗಳನ್ನು ಏರಿಕೆ ಕ್ರಮದಲ್ಲಿ ಜೋಡಿಸುವುದನ್ನು ನೋಡೋಣ
ಹಾಗಾಗಿ ಅರೇಸ್ ಡಾಟ್ ಟೋಸ್ಟ್ರಿಂಗ್ ಸಾಲಿಗೂ ಮೊದಲು ಅರೇಸ್ ಡಾಟ್ ಸೋರ್ಟ್ ಎಂದು ಟೈಪ್ ಮಾಡಿ ಬ್ರ್ಯಾಕೆಟ್ ನಲ್ಲಿ ಅರೇಯ ಹೆಸರು ಅಂದರೆ ಮಾರ್ಕ್ಸ್ ಎಂದು ಟೈಪ್ ಮಾಡಿ
ಅರೇಸ್ ಕ್ಲಾಸ್ ನ ಸೋರ್ಟ್ ಮೆಥಡ್ ಅದಕ್ಕೆ ಕಳುಹಿಸಿದ ಅರೇ ಯನ್ನು ಏರಿಕೆ ಕ್ರಮದಲ್ಲಿ ಜೋಡಿಸುತ್ತದೆ
ಅಂದರೆ ನಾವು ಈಗ ಮಾರ್ಕ್ಸ್ ಅರೇಯ ಎಲಿಮೆಂಟ್ ಗಳನ್ನು ಏರಿಕೆಕ್ರಮದಲ್ಲಿ ಜೋಡಿಸಿ ಅದರ ಸ್ಟ್ರಿಂಗ್ ರೂಪವನ್ನು ಪ್ರಿಂಟ್ ಮಾಡುತ್ತಿದ್ದೇವೆ
ಈಗ ಫಲಿತವನ್ನು ನೋಡಲು ಸೇವ್ ಮಾಡಿ ರನ್ ಮಾಡಿ
ಫಲಿತದಲ್ಲಿ ಕಾಣುವಂತೆ ಸೋರ್ಟ್ ಮೆಥಡ್ ಅರೇಯನ್ನು ಏರಿಕೆ ಕ್ರಮದಲ್ಲಿ ಜೋಡಿಸಿದೆ
ಸೋರ್ಟ್ ಮೆಥಡ್ ಅರೇಯ ಕ್ರಮಾಂಕವನ್ನೇ ಬದಲಾಯಿಸಿದೆ
ಈ ಕ್ರಮವನ್ನು ಇನ್ ಪ್ಲೇಸ್ ಸಾರ್ಟಿಂಗ್ ಎಂದು ಕರೆಯುತ್ತಾರೆ
ಅಂದರೆ ಸಾರ್ಟಿಂಗ್ ನ ಪರಿಣಾಮವಾಗಿ ಅರೇಯ ಎಲಿಮೆಂಟ್ ಗಳ ಸ್ಥಾನ ಬದಲಾವಣೆಯಾಗಿದೆ
ಈಗ ನಾವು ಫಿಲ್ ಮೆಥಡ್ ಬಗ್ಗೆ ತಿಳಿಯೋಣ
ಫಿಲ್ ಮೆಥಡ್ ಎರಡು ಆರ್ಗ್ಯುಮೆಂಟ್ ಗಳನ್ನು ತೆಗೆದುಕೊಳ್ಳುತ್ತದೆ
ಸಾರ್ಟಿಂಗ್ ಮೆಥಡ್ ನ ಸಾಲನ್ನು ಅಳಿಸಿ
Arraysಡಾಟ್ ಫಿಲ್ ಬ್ರ್ಯಾಕೆಟ್ ನಲ್ಲಿ ಅರೇ ಯ ಹೆಸರು ಅಂದರೆ ಮಾರ್ಕ್ಸ್ ಎಂದು ಟೈಪ್ ಮಾಡಿ ಇದು ನಾವು ಕೊಡುತ್ತಿರುವ ಮೊದಲ ಆರ್ಗ್ರ್ಯುಮೆಂಟ್ ಮತ್ತು ನಾವು ಕೊಡುವ ಹೊಸ ಬೆಲೆ ಎರಡನೇ ಆರ್ಗ್ಯುಮೆಂಟ್ ಆಗಿರುತ್ತದೆ
ಹಾಗಾಗಿ 6 ಎಂದು ಟೈಪ್ ಮಾಡಿ ಬ್ರ್ಯಾಕೆಟ್ ಮುಚ್ಚಿ ಸೆಮಿಕೋಲನ್ ಹಾಕಿ
ಸೇವ್ ಮಾಡಿ ರನ್ ಮಾಡಿ
ಹೆಸರೇ ಸೂಚಿಸುವಂತೆ ಫಿಲ್ ಮೆಥಡ್ ನಾವು ಕಳುಹಿಸಿದ ಆರ್ಗ್ಯುಮೆಂಟ್ ಅಂದರೆ 6 ಅನ್ನು ಅರೇ ಗೆ ಸೇರಿಸುತ್ತದೆ
ಈಗ ನಾವು ಮುಂದೆ ಕಲಿಯುವ ಮೆಥಡ್ ಕಾಪ್ಯೋಫ್
ನಾವೀಗ ಮಾರ್ಕ್ಸ್ ಅರೇ ಯ ಎಲ್ಲಾ ಎಲಿಮೆಂಟ್ ಗಳನ್ನೂ ಮಾರ್ಕ್ಸ್ಕೋಪಿ ಅರೇಗೆ ನಕಲು ಮಾಡುತ್ತೇವೆ
ಅರೇಸ್ ಡಾಟ್ ಫಿಲ್ ಅನ್ನು ಅಳಿಸಿ
ಮತ್ತು ಇಂಟ್ ಮಾರ್ಕ್ಸ್ಕೋಪಿ ಎಂದು ಟೈಪ್ ಮಾಡಿ
ಮುಂದಿನ ಸಾಲಿನಲ್ಲಿ ಮಾರ್ಕ್ಸ್ಕೋಪಿ ಅರೇಸ್
copyOfಮಾರ್ಕ್ಸ್ 5 ಎಂದು ಟೈಪ್ ಮಾಡಿ

ಈ ಮೆಥಡ್ ಎರಡು ಆರ್ಗ್ಯುಮೆಂಟ್ ಗಳನ್ನು ಪಡೆಯುತ್ತದೆ
ಮೊದಲನೇ ಆರ್ಗ್ಯುಮೆಂಟ್ ಯಾವ ಅರೇಯಿಂದ ಎಲೆಮೆಂಟ್ ಗಳನ್ನು ನಕಲು ಮಾಡುತ್ತೇವೋ ಆ ಅರೇಯ ಹೆಸರು ಅಂದರೆ ಮಾರ್ಕ್ಸ್ ಎರಡನೆಯದು ನಕಲು ಮಾಡುವ ಎಲಿಮೆಂಟ್ ಗಳ ಸಂಖ್ಯೆ ಅಂದರೆ 5
ನಂತರ ಅರೇಸ್ ಡಾಟ್ ಟೋಸ್ಟ್ರಿಂಗ್ ನಲ್ಲಿ ಮಾರ್ಕ್ಸ್ ಅನ್ನು ಮಾರ್ಕ್ಸ್ಕೋಪಿ ಎಂದು ಬದಲಾಯಿಸಿ
ಈಗ ಪ್ರೋಗ್ರಾಮ್ ಅನ್ನು ಸೇವ್ ಮಾಡಿ ರನ್ ಮಾಡಿರಿ
ನಾವು ಮಾರ್ಕ್ಸ್ ಅರೇಯ ಎಲಿಮೆಂಟ್ ಗಳು ಮಾರ್ಕ್ಸ್ಕೋಪಿ ಅರೇಗೆ ನಕಲಾಗಿರುವುದನ್ನು ನೋಡುತ್ತೇವೆ
ಈಗ ಎಲಿಮೆಂಟ್ ಗಳ ಸಂಖ್ಯೆಗಳನ್ನು ಬದಲಾಯಿಸಿದರೆ ಏನಾಗುತ್ತದೆ ಎನ್ನುವುದನ್ನು ನೋಡೋಣ
ಹಾಗಾಗಿ 5 ಅನ್ನು 3 ಎಂದು ಬದಲಾಯಿಸಿ
ಸೇವ್ ಮಾಡಿ ರನ್ ಮಾಡಿರಿ
ನಾವು ಈಗ ಮೊದಲ ಮೂರು ಎಲಿಮೆಂಟ್ ಗಳನ್ನು ನಕಲಾಗಿರುವುದನ್ನು ನೋಡುತ್ತೇವೆ
ಈಗ ನಕಲು ಮಾಡುವ ಎಲಿಮೆಂಟ್ ಗಳ ಸಂಖ್ಯೆ ಮೂಲ ಅರೇಯಲ್ಲಿರುವ ಎಲಿಮೆಂಟ್ ಗಳ ಸಂಖ್ಯೆ ಗಿಂತ ಹೆಚ್ಚಾಗಿದ್ದರೆ ಏನಾಗುವುದೆಂದು ನೋಡೋಣ
3 ಅನ್ನು 8 ಎಂದು ಬದಲಾಯಿಸಿ
ಪ್ರೋಗ್ರಾಮ್ ಅನ್ನು ಸೇವ್ ಮಾಡಿ ರನ್ ಮಾಡಿರಿ ಉಳಿದ ಎಲಿಮೆಂಟ್ ಗಳು ಡಿಫಾಲ್ಟ್ ಬೆಲೆಯಾದ 0 ಗೆ ನಮೂದಿಸಲ್ಪಟ್ಟಿರುವುದನ್ನು ನೋಡಬಹುದು
ಮುಂದೆ ಬೆಲೆಗಳ ವ್ಯಾಪ್ತಿಯನ್ನು ಹೇಗೆ ನಕಲು ಮಾಡುವುದು ಎಂದು ನೋಡೋಣ
ಹಾಗಾಗಿ ಕಾಪ್ಯೋಫ್ ಅನ್ನು ಕಾಪ್ಯೋಫ್ರಾಂಜ್ ಎಂದೂ ಮತ್ತು 8 ಅನ್ನು 1 4 ಎಂದು ಬದಲಾಯಿಸಿ
ಈ ಮೆಥಡ್ ಅರೇಯ ಇಂಡೆಕ್ಸ್ 1 ರಿಂದ 3 ರವರೆಗಿನ ಎಲ್ಲಾ ಎಲಿಮೆಂಟ್ ಗಳನ್ನೂ ನಕಲು ಮಾಡುತ್ತದೆ
ಸೇವ್ ಮಾಡಿ ರನ್ ಮಾಡಿ
ಫಲಿತದಲ್ಲಿ ಇಂಡೆಕ್ಸ್ 1 ರಿಂದ 3 ರವರೆಗಿನ ಎಲ್ಲಾ ಎಲಿಮೆಂಟ್ ಗಳೂ ನಕಲಾಗಿರುವುದನ್ನು ನೋಡಬಹುದು
1 4 ಅನ್ನು ಆರ್ಗ್ಯುಮೆಂಟ್ ಆಗಿ ನೀಡಿರುವುದನ್ನು ಗಮನಿಸಿ
ಆದರೂ 4 ನೇ ಸ್ಥಾನದಲ್ಲಿರುವ ಎಲಿಮೆಂಟ್ ನಕಲಾಗಿರುವುದಿಲ್ಲ
ಕೇವಲ ಇಂಡೆಕ್ಸ್ 3 ರ ವರೆಗಿನ ಎಲಿಮೆಂಟಗಳು ಮಾತ್ರ ನಕಲಾಗಿರುತ್ತದೆ
ನೀಡಿರುವ ವ್ಯಾಪ್ತಿಯ ಹಿಂದಿನ ಇಂಡೆಕ್ಸ್ ನಲ್ಲಿಯೇ ಈ ಪ್ರಕ್ರಿಯೆಯು ನಿಲ್ಲುತ್ತದೆ
ಹಾಗಾಗಿ ಈ ಗುಣವು ವ್ಯಾಪ್ತಿಯ ನಿರಂತರತೆಯನ್ನು ಕಾಯ್ದುಕೊಂಡಿರುವುದನ್ನು ತೋರಿಸುತ್ತದೆ
0 4 ಎನ್ನುವುದು 0 ಯಿಂದ 3 ರವರೆಗಿನ ಎಲಿಮೆಂಟ್ ಗಳನ್ನು ಸೂಚಿಸುತ್ತದೆ
4 6 ಎನ್ನುವುದು 4 ರಿಂದ 5 ರವರೆಗಿನ ಎಲಿಮೆಂಟಗಳನ್ನು ಸೂಚಿಸುತ್ತದೆ
ಹಾಗಾಗಿ 0 4 4 6 0 5 ಎಂದಾಗುತ್ತದೆ
ಈ ಟ್ಯುಟೋರಿಯಲ್ ನ ಕೊನೆಯ ಹಂತವನ್ನು ತಲುಪಿದ್ದೇವೆ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಅರೇಸ್ ಎಂಬ ಕ್ಲಾಸ್ ಅನ್ನು ಹೇಗೆ ಇಂಪೋರ್ಟ್ ಮಾಡುವುದು ಮತ್ತು ಟಿಒ stringsಸೋರ್ಟ್ ಕಾಪಿ ಫಿಲ್ ಗಳಂತಹ ಅರೇಯ ಕ್ರಿಯೆಗಳನ್ನು ಉಪಯೋಗಿಸುವುದನ್ನು ಕಲಿತಿದ್ದೇವೆ
ಸ್ವಂತ ಅಭ್ಯಾಸಕ್ಕಾಗಿ arraysಈಕ್ವಲ್ಸ್ ಮೆಥಡ್ ನ ಕುರಿತು ಓದಿ ಮತ್ತು ಅದರ ಕ್ರಿಯೆಯನ್ನು ತಿಳಿದುಕೊಳ್ಳಿ
ಸ್ಪೋಕನ್ ಟ್ಯುಟೋರಿಯಲ್ ಯೋಜನೆಯ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಮತ್ತು ವೀಡಿಯೋಗಾಗಿ 1 ಅಂತರ್ಜಾಲ ತಾಣವನ್ನು ಭೇಟಿಕೊಡಿ
ಇದು ಈ ಸ್ಪೋಕನ್ ಟ್ಯುಟೋರಿಯಲ್ ಕುರಿತು ತಿಳಿಸಿಕೊಡುತ್ತದೆ
ನೀವು ಒಳ್ಳೆಯ ಬ್ಯಾಂಡ್ವಿಡ್ತ್ ಹೊಂದಿರದಿದ್ದಲ್ಲಿ ವಿಡಿಯೋ ವನ್ನು ಡೌನ್ಲೋಡ್ ಮಾಡಿ ನೋಡಬಹುದು
ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪತಂಡವು ಸ್ಪೋಕನ್ ಟ್ಯುಟೋರಿಯಲ್ ಗಳ ಕುರಿತು ಕಾರ್ಯಾಗಾರಗಳನ್ನು ಏರ್ಪಡಿಸುತ್ತದೆ
ಅಂತರ್ಜಾಲಾಧಾರಿತ ಪರೀಕ್ಷೆಯಲ್ಲಿ ಉತೀರ್ಣರಾದವರಿಗೆ ಪ್ರಮಾಣಪತ್ರವನ್ನೂ ನೀಡುತ್ತದೆ
ಹೆಚ್ಚಿನ ಮಾಹಿತಿಗಾಗಿ contactspoken tutorialorg ಗೆ ಬರೆಯಿರಿ ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವು ಟಾಕ್ ಟು ಎ ಟೀಚರ್ ಯೋಜನೆಯ ಒಂದು ಭಾಗವಾಗಿದೆ
ಇದು ಐಸಿಟಿ ದ್ವಾರಾ ರಾಷ್ಟ್ರೀಯ ಸಾಕ್ಷರತಾ ಮಿಶನ್ ಎಂಎಚಆರ್ಡಿ ಭಾರತ ಸರ್ಕಾರ ದಿಂದ ಸಮರ್ಥಿತವಾಗಿದೆ
ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಅಂತರ್ಜಾಲ ತಾಣವನ್ನು ಭೇಟಿಕೊಡಿ
httpspoken tutorialorgNMEICT Intro ಈ ಟ್ಯುಟೋರಿಯಲ್ ಅನ್ನು TalentSprintಪ್ರಸ್ತುತ ಪಡಿಸುತ್ತಿದೆ
ಕೇಳಿದ್ದಕ್ಕೆ ಧನ್ಯವಾದ
ಅನುವಾದಕ ಮತ್ತು ವಾಚಕ ವಿದ್ವಾನ್ ನವೀನ್ ಭಟ್ಟ ಉಪ್ಪಿನಪಟ್ಟಣ